ಸ್ಟೇಜ್ ಹಾಕಿದರೆ ಮಾಮೂಲಿ ಹಸುರುದು ಮ್ಯಾಟ್ ಬಿಟ್ಟಿದ್ದಾರೆ ಕೆಳಗೆ ಚೇರ್ ಐತೆ ಟೇಬಲ್ಗಳಯ್ತೆ .

ಇಲ್ಲಿ ಸಣ್ಣ ಸಣ್ಣ ಸಸಿಳೆಲ್ಲಾ ಗಿಡಳೆಲ್ಲಾ ಕೆಂಪು ಹೂವು ಬಿಡ್ತವೆ ಇದರೊಳಗ.

ಸುತ್ತ ತೆಂಗಿನ ಮರಗಳು ಅವು ಇವು ಎಲ್ಲ ಅವೇ ಇಲ್ಲಿ ಗದ್ದೆ ಅದೇ ಇದರ ಪಕ್ಕದಲ್ಲಿ ಪೈಪ್ ಹಾಕವ್ರೆ ಇದ್ರೂ ಉಲ್ಲೇಸ್ರು ಉಲ್ಲೇಸ್ರು ಹಾಕವರೇ ಇಲ್ಲಿ .